ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಹೆಡರ್ ಫೂಟರ್ ಮತ್ತು ಎಂಡ್ ನೋಟ್ ಗಳ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಡಾಕ್ಯುಮೆಂಟ್ ನಲ್ಲಿ ಹೆಡರ್ ಅನ್ನು ಹೇಗೆ ಸೇರಿಸುವುದು ಫೂಟರ್ ಅನ್ನು ಹೇಗೆ ಸೇರಿಸುವುದು ಹೆಡರ್ ಅನ್ನು ಮೊದಲ ಪುಟದಿಂದ ಹೇಗೆ ತೆಗೆಯುವುದು ಹಾಗೂ ಡಾಕ್ಯುಮೆಂಟ್ ನಲ್ಲಿ ಫುಟ್ನೋಟ್ ಅನ್ನು ಮತ್ತು ಎಂಡ್ನೋಟ್ ಅನ್ನು ಹೇಗೆ ಸೇರಿಸುವುದು ಇತ್ಯಾದಿಗಳ ಬಗ್ಗೆ ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ 1004 ಅನ್ನು ಮತ್ತು ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇವೆ
ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ನಾವು ಡಾಕ್ಯುಮೆಂಟ್ ನಲ್ಲಿ ಪುಟಗಳಿಗೆ ಸಂಖ್ಯೆಗಳನ್ನು ಸೇರಿಸಬಹುದಾಗಿದೆ
ನಾವು ನಮ್ಮ resumeಒಡಿಟಿ ಎಬ ಫೈಲ್ ಅನ್ನು ತೆರೆಯೋಣ
ಫುಟರ್ ನಲ್ಲಿ ಪುಟ ಸಂಖ್ಯೆಯನ್ನು ಸೇರಿಸಲು ನೀವು ಸೇರಿಸಲಿಚ್ಛಿಸಿದ ಪುಟದ ಮೇಲೆ ಕ್ಲಿಕ್ ಮಾಡಬೇಕು
ಹಾಗಾಗಿ ನಾವೀಗ ಡಾಕ್ಯುಮೆಂಟ್ ನ ಪುಟದ ಮೇಲೆ ಕ್ಲಿಕ್ ಮಾಡೋಣ
ಈಗ ಮೆನ್ಯು ಬಾರ್ ನಲ್ಲಿರುವ ಇನ್ಸರ್ಟ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಹಾಗೂ ಫೂಟರ್ ಎಂಬ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ನಂತರ ಡಿಫಾಲ್ಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ
ಈಗ ನಾವು ಪುಟದ ಕೆಳಗಡೆ ಫುಟರ್ ಸೇರಿರುವುದನ್ನು ನೋಡಬಹುದು
ಅಲ್ಲಿ ಪುಟ ಸಂಖ್ಯೆಯನ್ನು ತೋರಿಸಲು ನಾವು ಮೊದಲು ಇನ್ಸರ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡೋಣ
ನಂತರ ಫೀಲ್ಡ್ಸ್ ನ ಮೇಲೆ ಕ್ಲಿಕ್ ಮಾಡೋಣ
ನೀವಿಲ್ಲಿ ಹಲವಾರು ಫುಟರ್ ಆಯ್ಕೆಗಳನ್ನು ಕಾಣುವಿರಿ
ಅನುಕ್ಷಣ ನಾವು ಫುಟರ್ ನಲ್ಲಿ 1 ಅನ್ನು ಕಾಣಬಹುದು
ಪುಟ ಸಂಖ್ಯೆಯನ್ನು ಬೇರೆ ಬೇರೆ ಶೈಲಿಯಲ್ಲಿ ಬಳಸಲು ಪುಟ ಸಂಖ್ಯೆಯ ಮೇಲೆ ಡಬಲ್ ಕ್ಲಿಕ್ ಮಾಡಿ
ನಾವು ಎಡಿಟ್ Fields ಡಾಕ್ಯುಮೆಂಟ್ ಎಂಬ ಡಯಲಾಗ್ ಬಾಕ್ಸ್ ಅನ್ನು ನೋಡುತ್ತೇವೆ
ಫಾರ್ಮ್ಯಾಟ್ ಆಯ್ಕೆಯ ಕೆಳಗೆ A B C ಎಂದು ಅಪ್ಪರ್ ಕೇಸ್ನಲ್ಲಿ a b c ಎಂದು ಲೋವರ್ ಕೆಸ್ ನಲ್ಲಿ ಅರಬಿಕ್ 1 2 3 ಎಂಬೀ ಮುಂತಾದ ಹಲವಾರು ಶೈಲಿ ಗಳನ್ನು ನೊಡಬಹುದು
ಇಲ್ಲಿ ನೀವು ನೀವಿಚ್ಛಿಸಿದ ಸಂಖ್ಯಾ ಶೈಲಿಯನ್ನು ಆಯ್ಕೆಮಾಡಬಹುದು
ನಾವು ಇಲ್ಲಿ ರೋಮನ್ iiiಐಐ ಎಂಬ ಆಯ್ಕೆಯನ್ನು ಆರಿಸಿ ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ
ಈಗ ನೋಡಿ ಪುಟದಲ್ಲಿನ ಸಂಖ್ಯೆಯ ಶೈಲಿಯು ಬದಲಾಗಿದೆ
ಹೀಗೆಯೇ ನಾವು ಡಾಕ್ಯುಮೆಂಟ್ ನಲ್ಲಿ ಹೆಡರ್ ಅನ್ನು ಸೇರಿಸಬಹುದು
ಮೊದಲಿಗೆ ನೀವು ಎಲ್ಲಿ ಹೆಡರ್ ಅನ್ನು ಸೇರಿಸಲಿಚ್ಛಿಸುವಿರೋ ಆ ಪುಟದ ಮೇಲೆ ಕ್ಲಿಕ್ ಮಾಡಿ
ಈಗ ಇನ್ಸರ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಹೆಡರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ
ನೀವು ಪುಟದ ಮೇಲ್ಭಾಗದಲ್ಲಿ ಹೆಡರ್ ಸೇರಿರುವುದನ್ನು ನೋಡಬಹುದು
ಹೆಡರ್ ನಲ್ಲಿ ದಿನಾಂಕವನ್ನು ಸೇರಿಸಲು ಕ್ರಮವಾಗಿ ಇನ್ಸರ್ಟ್ ನ ಮೇಲೆ ಹಾಗೂ ನಂತರ ಫೀಲ್ಡ್ಸ್ ನ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿ ಕಾಣುವ ಸೈಡ್ ಮೆನ್ಯುವಿನಲ್ಲಿ ಡೇಟ್ ನ ಮೇಲೆ ಕ್ಲಿಕ್ ಮಾಡಿ
ಈಗ ದಿನಾಂಕವು ಹೆಡರ್ ನಲ್ಲಿ ಕಾಣಿಸುತ್ತಿದೆ
ಅದರ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡುವುದರಿಂದ ನಾವು ದಿನಾಂಕದ ಪ್ರದರ್ಶನಕ್ಕಾಗಿ ಇರುವ ಎಲ್ಲಾ ಸಂಭವನೀಯ ಶೈಲಿಗಳನ್ನು ನೋಡಬಹುದು
ಇಲ್ಲಿ ನಾವು 31 ಡೆಕ್ 1999 ಎಂಬುದನ್ನು ಆಯ್ಕೆಮಾಡಿ ಒಕ್ ಮೇಲೆ ಕ್ಲಿಕ್ ಮಾಡಿ
ಈಗ ಮೆನ್ಯುಬಾರ್ ನಲ್ಲಿ ಫೈಲ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ಪೇಜ್ ಪ್ರಿವ್ಯೂ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ಡಾಕ್ಯುಮೆಂಟ್ ಅನ್ನು 50 ಪ್ರತಿಶತದಷ್ಟು ದೊಡ್ಡದಾಗಿಸೋಣ
ಈಗ ನೋಡಿ ಪೇಜ್ ನ ಮೇಲ್ಭಾಗದಲ್ಲಿ ದಿನಾಂಕ ಹಾಗೂ ಕೆಳಭಾಗದಲ್ಲಿ ಪುಟಸಂಖ್ಯೆಯು ಕಾಣುತ್ತಿದೆ
ಈ ಪ್ರಕಾರವಾಗಿ ಇದು ಡಾಕ್ಯುಮೆಂಟ್ ನ ಎಲ್ಲಾ ಪುಟಗಳಲ್ಲೂ ಅನ್ವಯಗೊಳ್ಳುತ್ತದೆ
ಮೂಲ ಡಾಕ್ಯುಮೆಂಟ್ ಗೆ ಹಿಂತಿರುಗಲು ಕ್ಲೋಸ್ ಪ್ರಿವ್ಯೂ ಎಂಬ ಬಟನ್ ಅನ್ನು ಕ್ಲಿಕ್ ಮಾಡಿ
ನಾವು ಹೆಡರ್ ಅಥವಾ ಫುಟರ್ ನಲ್ಲಿರುವ ಟೆಕ್ಸ್ಟ್ ನ ಸ್ಪೇಸಿಂಗ್ ಅನ್ನು ಕೂಡಾ ಸರಿಪಡಿಸಬಹುದು
ಅಥವಾ ನಾವು ಹೆಡರ್ ಮತ್ತು ಫುಟರ್ ಗೆ ಅಂಚನ್ನು ಕೂಡಾ ಸೇರಿಸಬಹುದು
ಮೆನ್ಯುಬಾರ್ ನಲ್ಲಿ ಫಾರ್ಮ್ಯಾಟ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ನಂತರ ಪೇಜ್ ಎಂಬಲ್ಲಿ ಕ್ಲಿಕ್ ಮಾಡಿ
ಡಯಲಾಗ್ ಬಾಕ್ಸ್ ನಲ್ಲಿ ಫೂಟರ್ ಎಂಬ ಟ್ಯಾಬ್ ಅನ್ನು ಆಯ್ಕೆ ಮಾಡಿ
ಲೆಫ್ಟ್ ಮಾರ್ಜಿನ್ ನ ವ್ಯಾಲ್ಯೂವನ್ನು 1 ಸೆಂಟಿಮೀಟರ್ ಗೆ ಬದಲಾಯಿಸುವುದರ ಮೂಲಕ ಸ್ಪೇಸಿಂಗ್ ಅನ್ನು ಸೆಟ್ ಮಾಡಿ
ಫುಟರ್ ಗೆ ಅಂಚನ್ನು ಅಥವಾ ಛಾಯೆಯನ್ನು ಸೇರಿಸಲು ಮೋರ್ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ ನಂತರ ಫುಟರ್ ಗೆ ನೀಡಾಬೇಕಾದ ವಿಕಲ್ಪದ ವ್ಯಾಲ್ಯೂವನ್ನು ಸೆಟ್ ಮಾಡಿ
ಉದಾಹರಣೆಗಾಗಿ ಫುಟರ್ ಗೆ ಛಾಯಾಶೈಲಿಯನ್ನು ಸೇರಿಸಲು ನಾವು ಕ್ಯಾಸ್ಟ್ ಶಾಡೋ ಟಿಒ ಟಾಪ್ ರೈಟ್ ಎಂಬ ಐಕಾನ್ ನ ಮೇಲೆ ಕ್ಲಿಕ್ ಮಾಡೋಣ
ನೀವಿಲ್ಲಿ ಅಂಚಿನ ಮತ್ತು ಛಾಯೆಯ ಬಣ್ಣವನ್ನು ಇಲ್ಲಿ ಆರಿಸಬಹುದು
ಲಭ್ಯವಿರುವ ಪ್ರತಿಯೊಂದು ವಿಕಲ್ಪಗಳ ಬಗ್ಗೂ ತಿಳಿಯಲು ಈ ಡಯಲಾಗ್ ಬಾಕ್ಸ್ ಅನ್ನು ಅನ್ವೇಷಿಸಿ
ಈಗ ಒಕ್ ಮೇಲೆ ಕ್ಲಿಕ್ ಮಾಡಿ
ಪುನಃ ಒಕ್ ಕ್ಲಿಕ್ ಮಾಡಿ ಹಾಗೂ ಈಗ ನೋಡಿ ಫುಟರ್ ನಲ್ಲಿ ಪರಿಣಾಮ ಮೂಡಿದೆ
ಸೇರಿಸಲು ಇನ್ಸರ್ಟ್ ಹಾಗೂ ಅಲ್ಲಿ ಮ್ಯಾನ್ಯುಯಲ್ ಬ್ರೇಕ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ಪೇಜ್ ಬ್ರೇಕ್ ವಿಕಲ್ಪವನ್ನು ಆಯ್ಕೆಮಾಡಿ
ನಂತರ ಒಕ್ ಕ್ಲಿಕ್ ಮಾಡಿ
ಗಮನಿಸಿ ಪುಟ ಸಂಖ್ಯೆಯು 2 ಎಂದು ತೋರಿಸುತ್ತಿದೆ
ನಿಮಗೆ ನಿಮ್ಮ ಡಾಕ್ಯುಮೆಂಟ್ ನ ಮೊದಲ ಪುಟಕ್ಕೆ ಫುಟರ್ ಬೇಡವೆಂದಾದಲ್ಲಿ ಕರ್ಸರ್ ಅನ್ನು ಮೊದಲ ಪುಟದಲ್ಲಿಡಿ
ಹಾಗೂ ಮೆನ್ಯುಬಾರ್ ನಲ್ಲಿ ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಸ್ಟೈಲ್ಸ್ ಆಂಡ್ ಫಾರ್ಮ್ಯಾಟಿಂಗ್ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ಈಗ ಕಾಣುವ ಡಯಲಾಗ್ ಬಾಕ್ಸ್ ನಲ್ಲಿ ಮೇಲ್ಗಡೆ ಪೇಜ್ ಸ್ಟೈಲ್ಸ್ ಎಂಬ ಹೆಸರಿನ ನಾಲ್ಕನೇ ಐಕಾನ್ ಅನ್ನು ಕ್ಲಿಕ್ ಮಾಡಿ
ನಂತರ ಫರ್ಸ್ಟ್ ಪೇಜ್ ವಿಕಲ್ಪದ ಮೇಲೆ ರೈಟ್ ಕ್ಲಿಕ್ ಮಾಡಿ
ಅಲ್ಲಿ ನ್ಯೂ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಹಾಗೂ ಆರ್ಗನೈಸರ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
000525 000429 ನೇಮ್ ಎಂಬಲ್ಲಿ ನೀವು ನೀವಿಚ್ಛಿಸಿದ ಶೈಲಿಯ ಹೆಸರನ್ನು ಟೈಪ್ ಮಾಡಿ
ನಾವಿಲ್ಲಿnew ಫರ್ಸ್ಟ್ ಪೇಜ್ ಎಂದು ಟೈಪ್ ಮಾಡೋಣ
ನೆಕ್ಸ್ಟ್ ಸ್ಟೈಲ್ ಅನ್ನು ಡೀಫಾಲ್ಟ್ ಆಗಿಯೇ ಇಡಿ
ಈಗ ಡಯಲಾಗ್ ಬಾಕ್ಸ್ ನಲ್ಲಿ ಫೂಟರ್ ಟ್ಯಾಬ್ ನ ಮೇಲೆ ಕ್ಲಿಕ್ ಮಾಡಿ
ಅಲ್ಲಿರುವ ಫೂಟರ್ ಒನ್ ಎಂಬ ಚೆಕ್ಬಾಕ್ಸ್ ಡೀಫಾಲ್ಟ್ ಆಗಿ ಅನ್ ಚೆಕ್ ಆಗದಿದ್ದಲ್ಲಿ ಅದನ್ನು ಅನ್ ಚೆಕ್ ಮಾಡಿ
ಕೊನೆಯಲ್ಲಿ ಒಕ್ ಬಟನ್ ಕ್ಲಿಕ್ ಮಾಡಿ
ನಾವೀಗ ಸ್ಟೈಲ್ಸ್ ಆಂಡ್ ಫಾರ್ಮ್ಯಾಟಿಂಗ್ ಎಂಬ ಡಯಲಾಗ್ ಬಾಕ್ಸ್ ಗೆ ಹಿಂತಿರುಗಿದ್ದೇವೆ
ಗಮನಿಸಿ ಪೇಜ್ ಸ್ಟೈಲ್ ವಿಕಲ್ಪದ ಕೆಳಗೆ ನ್ಯೂ ಫರ್ಸ್ಟ್ ಪೇಜ್ ಎಂಬುದು ಕಾಣುತ್ತಿದೆ
ಈಗ ನ್ಯೂ ಫರ್ಸ್ಟ್ ಪೇಜ್ ನ ಮೇಲೆ ಎರಡು ಬಾರಿ ಕ್ಲಿಕ್ ಮಾಡಿ
ಈಗ ನೊಡಿ ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಮೊದಲ ಪುಟವನ್ನು ಹೊರತುಪಡಿಸಿ ಉಳಿದೆಲ್ಲಾ ಪುಟಗಳಲ್ಲೂ ಫುಟರ್ ಇದೆ
ಹೀಗೆ ನೀವು ಲಭ್ಯವಿರುವ ಎಲ್ಲಾ ಶೈಲಿಗಳನ್ನು ನವೀಕರಿಸಬಹುದು ಹಾಗೂ ಅದನ್ನು ಡಾಕ್ಯುಮೆಂಟ್ ನ ಪ್ರತಿ ಪೇಜ್ ಗೂ ಅನ್ವಯಿಸಬಹುದು
ಈಗ ಈ ಡಯಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡೋಣ
ಈಗ ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಗಳ ಬಗ್ಗೆ ಕಲಿಯೋಣ
ಫುಟ್ ನೋಟ್ ಎಂಬುದು ಉಲ್ಲೇಖಸೂಚಿಯನ್ನು ಪುಟದ ಕೊನೆಯಲ್ಲಿ ತೋರಿಸಿದರೆ ಎಂಡ್ ನೋಟ್ ಎಂಬುದು ಅವುಗಳನ್ನು ಡಾಕ್ಯುಮೆಂಟ್ ನ ಕೊನೆಯಲ್ಲಿ ತೋರಿಸುತ್ತದೆ
ಉಲ್ಲೇಖದ ಆಧಾರವು ಪ್ರಸ್ತುತ ಕರ್ಸರ್ ಇರುವಲ್ಲಿ ಸೇರಲ್ಪಡುತ್ತದೆ
ನೀವು ಅಧಾರಕ್ಕಾಗಿ ಸಂಖ್ಯೆಯನ್ನು ಅಥವಾ ಚಿಹ್ನೆಯನ್ನು ಆಯ್ಕೆ ಮಾಡಬಹುದು
ಈ ವಿಕಲ್ಪವನ್ನು ಉಪಯೋಗಿಸಲು ಮೊದಲು ಮೆನ್ಯು ಬಾರ್ ನಲ್ಲಿರುವ ಇನ್ಸರ್ಟ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನಂತರ footnoteಎಂಡ್ನೋಟ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನಂಬರಿಂಗ್ ಮತ್ತು ಟೈಪ್ ಎಂಬ ಶೀರ್ಷಕವಿರುವ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇಲ್ಲಿ ಆಟೋಮ್ಯಾಟಿಕ್ ಕ್ಯಾರೆಕ್ಟರ್ ಫುಟ್ನೋಟ್ ಮತ್ತು ಎಂಡ್ನೋಟ್ ಎಂಬ ಚೆಕ್ ಬಾಕ್ಸ್ ಗಳು ಕಾಣಿಸುತ್ತವೆ
ನಂಬರಿಂಗ್ ಎಂಬುದು ನೀವು ಫುಟ್ನೋಟ್ ಹಾಗೂ ಎಂಡ್ನೊಟ್ ಗಾಗಿ ಉಪಯೋಗಿಸಲಿಚ್ಛಿಸುವ ಸಂಖ್ಯಾ ಪ್ರಕಾರವನ್ನು ಆರಿಸಲು ಅನುವುಮಾಡಿಕೊಡುತ್ತದೆ
ಆಟೋಮ್ಯಾಟಿಕ್ ಎಂಬ ವಿಕಲ್ಪವು ತಾನಾಗಿಯೇ ನೀವು ಕೊಟ್ಟ ಫುಟ್ನೋಟ್ ಹಾಗೂ ಎಂಡ್ನೋಟ್ ಗೆ ಕ್ರಮಾನುಗತವಾದ ಸಂಖ್ಯೆಗಳನ್ನು ನೀಡುತ್ತದೆ
ಈಗ ಈ ಡಯಲಾಗ್ ಬಾಕ್ಸ್ ಅನ್ನು ಕ್ಲೋಸ್ ಮಾಡೋಣ
ಅಟೊಮೆಟಿಕ್ ನಂಬರಿಂಗ್ ನ ಸೆಟ್ಟಿಂಗ್ ಅನ್ನು ಬದಲಾಯಿಸಲು ಮೆನ್ಯು ಬಾರ್ ನಲ್ಲಿ ಟೂಲ್ಸ್ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನಂತರ footnotesಎಂಡ್ನೋಟ್ಸ್ ಎಂಬಲ್ಲಿ ಕ್ಲಿಕ್ ಮಾಡಿ
ಇಲ್ಲಿ ನೀವು ಆಟೋನಂಬರಿಂಗ್ ಮತ್ತು ಸ್ಟೈಲ್ಸ್ ಗಾಗಿ ಅಟೊಮೆಟಿಕ್ ಸೆಟ್ಟಿಂಗ್ ಅನ್ನು ಹೊಂದಿದ್ದೀರಿ
ನಿಮಗೆ ಬೇಕಾದ ವಿಕಲ್ಪಗಳನ್ನು ಇಲ್ಲಿ ಆಯ್ಕೆ ಮಾಡಿ ಒಕ್ ಬಟನ್ ಒತ್ತಿ
ಈಗ ಇನ್ಸರ್ಟ್ footnoteಎಂಡ್ನೋಟ್ ಆಪ್ಷನ್ ಗೆ ಹಿಂತಿರುಗೋಣ
ಕ್ಯಾರೆಕ್ಟರ್ ಎಂಬ ವಿಕಲ್ಪವು ಪ್ರಸ್ತುತ ಫುಟ್ನೊಟ್ ಗೆ ಅಕ್ಷರವನ್ನು ಅಥವಾ ಚಿಹ್ನೆಯನ್ನು ನಿಶ್ಚಯಿಸುತ್ತದೆ
ಇದು ಒಂದೇ ಸಂಖ್ಯೆಯಾಗಿರಬಹುದು ಅಥವಾ ಅಕ್ಷರವಾಗಿರಬಹುದು
ವಿಶಿಷ್ಟ ಅಕ್ಷರವನ್ನು ಸೇರಿಸಲು ಕ್ಯಾರೆಕ್ಟರ್ ಸ್ಥಾನದ ಕೆಳಗಿರುವ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಇಲ್ಲಿ ನಿಮಗೆ ಬೇಕಾದ ವಿಶಿಷ್ಟ ಅಕ್ಷರವನ್ನು ಆಯ್ಕೆ ಮಾಡಿ ಒಕ್ ಬಟನ್ ಕ್ಲಿಕ್ ಮಾಡಿ
ಟೈಪ್ ವಿಕಲ್ಪದ ಕೆಳಗೆ ಫುಟ್ನೋಟ್ ಅಥವಾ ಎಂಡ್ನೋಟ್ ಎಂಬುದನ್ನು ಆಯ್ಕೆ ಮಾಡಿ
ಇಲ್ಲಿ ನಾವು ನಂಬರಿಂಗ್ ನ ಕೆಳಗೆ ಆಟೋಮ್ಯಾಟಿಕ್ ಅನ್ನು ಹಾಗೂ ಟೈಪ್ ನ ಕೆಳಗೆ ಫುಟ್ನೋಟ್ ಅನ್ನು ಆಯ್ಕೆಮಾಡೋಣ
ಈಗ ಒಕ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ
ಗಮನಿಸಿ ಫುಟ್ನೋಟ್ ಎಂಬುದು ಪುಟದ ಕೆಳಭಾಗದಲ್ಲಿ ಒಂದು ಸಂಖ್ಯೆಯೊಂದಿಗೆ ಕಾಣಿಸುತ್ತದೆ
ನೀವು ಥಿಸ್ ಇಸ್ ಥೆ ಎಂಡ್ ಒಎಫ್ ಫರ್ಸ್ಟ್ ಪೇಜ್ ಎಂದು ಅಲ್ಲಿ ಬರೆಯಬಹುದು
ನಂತರ ಕೀಬೋರ್ಡ್ ನಲ್ಲಿ Enter ಕೀಯನ್ನು ಒತ್ತಿ
ನೀವು ನಿಮಗೆ ಬೇಕಾದ ಫುಟ್ನೋಟ್ ಅನ್ನು ಪಠ್ಯದ ಜೊತೆಗೆ ಪುಟದ ಕೆಳಗಡೆ ನೋಡಬಹುದು
ಹೀಗೆಯೇ ನೀವು ಡಾಕ್ಯುಮೆಂಟ್ ನ ಕೊನೆಯಲ್ಲಿ ಎಂಡ್ನೋಟ್ ಅನ್ನು ಕೂಡಾ ಸೇರಿಸಬಹುದು
ಇಲ್ಲಿಗೆ ನಾವು ಈ ಪಾಠದ ಕೊನೆಗೆ ಬಂದೆವು
ಸಾರಾಂಶವಾಗಿ ಹೇಳುವುದಾದರೆ ನಾವು ಡಾಕ್ಯುಮೆಂಟ್ ನಲ್ಲಿ ಹೆಡರ್ ಅನ್ನು ಹೇಗೆ ಸೇರಿಸುವುದು ಡಾಕ್ಯುಮೆಂಟ್ ನಲ್ಲಿ ಫುಟರ್ ಅನ್ನು ಹೇಗೆ ಸೇರಿಸುವುದು ಮೊದಲ ಪುಟದಿಂದ ಹೆಡರ್ ಅನ್ನು ಹೇಗೆ ತೆಗೆಯುವುದು ಡಾಕ್ಯುಮೆಂಟ್ ನಲ್ಲಿ ಫುಟ್ನೋಟ್ ಹಾಗೂ ಎಂಡ್ನೋಟ್ ಅನ್ನು ಹೇಗೆ ಸೇರಿಸುವುದು ಮುಂತಾದವುಗಳನ್ನು ಕಲಿತೆವು
ಅಭ್ಯಾಸಗಳು practiceಒಡಿಟಿ ಎಂಬ ಫೈಲ್ ಅನ್ನು ತೆರೆಯಿರಿ
ಡಾಕ್ಯುಮೆಂಟ್ ನಲ್ಲಿ ಹೆಡರ್ ಮತ್ತು ಫುಟರ್ ಅನ್ನು ಸೇರಿಸಿ
ಹೆಡರ್ ನಲ್ಲಿ ಆಥರ್ ಎಂಬ ಹೆಸರನ್ನು ಸೇರಿಸಿ
ಫುಟರ್ ನಲ್ಲಿ ಪೇಜ್ ಕೌಂಟ್ ಅನ್ನು ಸೇರಿಸಿ
ಪೇಜ್ ಎಂಡ್ಸ್ ಎಂಬ ಹೇಳಿಕೆಯುಳ್ಳ ಎಂಡ್ನೋಟ್ ಅನ್ನು ಸೇರಿಸಿ
ಡಾಕ್ಯುಮೆಂಟ್ ನ ಮೊದಲ ಪುಟದಿಂದ ಹೆಡರ್ ಅನ್ನು ತೆಗೆಯಿರಿ
ಈ ಕೆಳಗಿನ ಲಿಂಕ್ ನಲ್ಲಿ ಸಿಗುವ ವೀಡಿಯೋವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದಲ್ಲಿ ಇದನ್ನು ಡೌನ್ಲೋಡ್ ಮಾಡಿ ನೋಡಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪಗಣವು ಈ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹೆಚ್ಚಿನ ವಿವರಗಳಿಗಾಗಿ ಕಾಂಟಾಕ್ಟ್ ಅಟ್ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಇಲ್ಲಿ ಸಂಪರ್ಕಿಸಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರೋಜೆಕ್ಟ್ ಟಾಕ್ ಟು ಅ ಟೀಚರ್ ಪ್ರೋಜೆಕ್ಟ್ ನ ಭಾಗವಾಗಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು